ಇಲ್ಲಿ ಒಂದು ರಸ್ತೆ ಮೇಲೆ ಆಟೋ ಕೂಡ ನಿಂತ್ಕೊಂಡಿದೆ.

ಫಸ್ಟ್ ಇಗೆ ಹನುಮಾನ್ ಫೋಟೋ ಇದೆ ನೆಕ್ಸ್ಟ್ ಸ್ಮಾಲ್ ಮೂರ್ತಿ ಗಣೇಶ ಇದ್ದಾರೆ.

ಇಲ್ಲಿ ಒಂದು ಟೇಬಲ್ ಮೇಲೆ ಕೂಡ ಒಂದ್ ದೊಡ್ ಫೋಟೋ ಇಟ್ಟಿದ್ದಾರೆ.

ವೈಟ್ ಕಲರ್ ಬಿಲ್ಡಿಂಗ್ ಬೇಸ್ಮೆಂಟ್ ಇದೆ.

ಅಲ್ಲಿ ಚಂದ್ರ ಕೂಡ ಕಾಣ್ತಾ ಇದೆ ಆರೇಂಜ್ ಕಲರ್ ದಾಗಿ.

ಒಂದು ದೊಡ್ಡದಾಗಿ ಆಕಾಶ್ ಕೂಡ ಕಾಣ್ತಾ ಇದೆ.

ಬೈಕ್ ಕೀ ಕೂಡ ಇಟ್ಟಿದಾರೆ ಒಂದು ಬ್ಯಾಗ್ ಇದೆ ಚಾರ್ಜರ್ ಇದೆ.

ಇದು ಒಂದು ಅಪ್ಪರ್ಮೆಂಟ್ ತರ ಇದೆ.

ಇಲ್ಲಿ ಒಬ್ಬರು ಆಂಟಿ ಕೂಡ ಕುತ್ಕೊಂಡು ಇದ್ದಾರೆ.

ತುಂಬ ಜನ ಪೊಲೀಸ್ ಕೂಡ ಇದ್ದಾರೆ.

ಇದು ಒಂದು ಹೊಟೆಲ್ ತರ ಇದೆ.

ಇದು ಒಂದು ಫೀಶ್ ಶಾಪ್ ಇದೆ ಅದ್ರಲ್ಲಿ ಫಿಶ್ ಐಸ್ಗಳು ಕೂಡ ಇದಾವೆ ಅಲ್ಲಿ ಎರಡು ಫೋನ್ ಪೇ ಗಳು ಇಟ್ಟಿದವೆ.

ಒಂದು ದೊಡ್ಡದಾಗಿ ಆಕಾಶ್ ಕೂಡ ಕಾಣ್ತಾಯಿದೆ.

ಅಲ್ಲಿ ಒಬ್ರು ಗಾಡಿಯಿಂದ ಅಂಕಲ್ ಕೂಡ ಹೊರಗಡೆ ಬಂದಿದ್ದಾರೆ.

ಇಲ್ಲಿ ಸ್ನಾಕ್ಸ್ ಗಳು ಎಲ್ಲಾ ಸಿಗುತ್ತೆ.

ಅಲ್ಲಿ ಒಂದು ವಿಲ್ಡಿಂಗ್ ಮೇಲೆ ಎಸ್_ಬಿ_ಐ ಬ್ಲೂ ಕಲರ್ ಬ್ಲೂ ಕಲರ್ ಬೋರ್ಡ್ ಮೇಲೆ ಬರೆದಿದ್ದಾರೆ.

ಅದರ್ ಮೇಲೆ ಒಂದು ಚಿಕ್ಕದು ಬಲಪ್ ಕೂಡ ಇದೆ.

ಇಲ್ಲಿ ಜಿಮ್ ಮಷೀನ್ ಕೂಡ ಇದ್ದಾವೆ.

ಇಲ್ಲಿ ದೊಡ್ಡದಾಗಿ ಒಂದು ಮಿರರ್ ಕೂಡ ಕಾಣ್ತಾ ಇದೆ.

ಮದರ್ ಕೇರ್ ಅಂತ ಬೋರ್ಡ್ ಹಾಕಿದ್ದಾರೆ.

ಅದರ್ ಪಕ್ಕ ಸಂಗೀತ ಅಂತ ಬೋರ್ಡ್ ಅಚ್ಚಿದರೆ.

ಅಲ್ಲಿ ಒಂದು ಚಿಕ್ ಬೇಬಿ ಕೂಡ ಇದೆ.

ಅದರ್ ಅದರತ್ರ ಎರಡು ಕಾರ್ ನಿಂತಿದೆ ಒಂದು ಮನುಷ್ಯ ಇದೆ.

ಪಿಂಕ್ ಕಲರ್ ಬೌಲ್ ಕೂಡ ಇದೆ.

ಅಲ್ಲಿ ದೊಡ್ಡ ದೊಡ್ಡ ಲೈಟಿಂಗ್ ಕೂಡ ಆನ್ ಇದಾವೆ.

ಇಲ್ಲಿ ಹುಡುಗರು ಬ್ಯಾಡ್ಮಿಂಟನ್ ಕೂಡ ಆಡ್ತಾ ಇದ್ದಾರೆ.